ಇಲ್ಲೊಂದು ಬೋಟು ದೊಡ್ಡದಾದ ಬೋಟು ನಿಂತುಕೊಂಡಿದೆ.

ಇಲ್ಲಿ ಒಂದು ಮದುವೆ ಫಂಕ್ಷನ್ ನಡೆಯುತ್ತಿರಬಹುದು ಅತೀ ಸುಂದರವಾದ ಲೈಟ್ ಗಳನ್ನು ಹಾಕಿಸಲಾಗಿದೆ.

ಮತ್ತು ಅಲ್ಲಿ ಜನರು ಕುಂದು ಕೊಂಡಿದ್ದಾರೆ.

ಒಂದು ಕಂಬದ ಮೇಲೆ ಒಂದು ಏಸು ಕೃಷ್ಣನ--

ಮ್ಯಾಲೆ ಒಂದು ವಯರ್ ಕೂಡ ಕಾಣುತ್ತಿದೆ.

ಹಚ್ಚ ಹಸಿರಾದ ಗಿಡಮರಗಳು ಕೂಡ ಕಾಣುತ್ತಿವೆ.

ಮತ್ತು ಹಲವಾರು ದೊಡ್ಡದೊಡ್ಡಾದ ಗುಡ್ಡಗಳು ಕಾಣುತ್ತಿವೆ.

ಇದು ರೋಡ್ ಗೊಳುದ್ದ ಲೈಟ್ ಕಂಬಗಳು ಕೂಡ ಕಾಣುತ್ತಿವೆ.

ಮತ್ತು ದೊಡ್ಡ ದೊಡ್ಡ ಮರಗಳು ಕೂಡ ಕಾಣುತ್ತಿವೆ.

ಇದು ಒಂದು ಎಗಿ ರೈಸ್ ನಂಗಡಿಯ ಆಗಿರಬಹುದು.

ಇದು ಎಗ್ ರೈಸ್ ಮಾಡುವ ಅಂಚುಗಳನ್ನು ಇಡಲಾಗಿದೆ ಒಂದು--

ಎಲ್ಲಿ ಒಂದು ಬೋರ್ಡ್ ಅನ್ನ ಹಾಕಿಸಲಾಗಿದೆ.

ಗೆ ಹಲವಾರು ಲೈಟು ಗಳನ್ನು ಹಾಕಿಸಲಾಗಿದೆ.